ಆಮೇಲೆ ಒಳಗೆಲ್ಲಾರೂ ರಂಗ್ ರಂಗಿಂದು ಈದ್ ತುಂಬಲಕತ್ತರ್ ರೀ ಎಲ್ಲಾರು ಬಣ್ಣ ತುಂಬಕತ್ತರಿ.

ಎಲ್ಲಾರು ತಿರಗಾಡಲ್ಲಿಕ್ ಬರ್ತಾರ ರೀ ಇದು ಒಂದ್ ಬಾಳ್ ಚಲೋ ಜಾಗ್ ಅದಂತ ಹೇಳಬಹುದ್ರೀ.

ಡ್ರೆಸ್ ಎಲ್ಲಾನ್ನು ಸಿಗತ್ವರಿ ಬಟ್ಯ ಈವ್ ಬಟ್ಟೆ ಅಂಗಡಿಯ ರೀ.

ಇದು ಕಾಲೇಜ್ ಅದರಿ ದೊಡ್ಡ ಕಾಲೇಜ್ ಪದವಿ ಪೂರ್ವ ಡಿಗ್ರಿ ಕಾಲೇಜ್ ರೀ.

ಆಮೇಲ ಎಲ್ಲಾ ಹುಡುಗ್ರು ಹುಡುಗಿಯರ ಎಲ್ಲಾರು ಸೇರಿ ಕಿಸಿಂದು ಇಲ್ಲಿ ಶಾಲೆಗೆ ಹೋಗು--